ಈ ಚಿತ್ರದಲ್ಲಿ ನಾವು ಮೂರು ಬೇರೆ ಬೇರೆ ತರಹ --

ಸೋ ಬ್ಯಾಂಕ್ ಏನ್ ಕೆಲ್ಸ ಮಾಡುತ್ತೆ ಬ್ಯಾಂಕಲ್ಲಿ ನಾವು ಹಣವನ್ನು ಜಮಾ ಮಾಡಬಹುದು ಲೋನನ್ನು ಪಡೆಯಬಹುದು ಬ್ಯಾಂಕಿಂದ .

ಬೇರೆ ಬೇರೆ ತರಹದ ಸರ್ಕಾರಿ ಕೆಲ್ಸ ದಿಂದ ಬರುವ ಹಣವನ್ನು ಸಂಪಾದಿಸಬಹುದು ಓಕೆ .

ಅರ್ಶಿಣ ಹೂಗಳು ಇವೆ ಮತ್ತು ಕೆಲವೊಂದು.

ಚಿತ್ರದಲ್ಲಿ ನಾವು ನೋಡ್ತಾ ಇರೋದು ಏನಂದರೆ ಭಾರತೀಯ ಗ್ರಾಹಕ ಸೇವಾ ಕೇಂದ್ರವಿದೆ ಅಂದ್ರೆ ಗೌವರ್ನ್ಮೆಂಟಿಂದ ಏನೇನೋ --

ಈ ಚಿತ್ರದಲ್ಲಿ ನಾವು ನೋಡ್ತಾ ಇದೇವೆ ರೋಡಲ್ಲಿ ಕೆಲವರು ಬೈಕ್ ತಕೊಂಡು ಇಬ್ರು ಮನುಷ್ಯರು ಹೋಗ್ತಿದ್ದಾರೆ ರೇಂಡಮ್ ಆಗಿ ಪಿಚ್ಚರ್ ತಕೊಂಡಿದ್ದಾರೆ.

ಮುಂದಕ್ಕೆ ಏನೋ ಬೆಳ್ಳಕ್ಕಿದೆ ಏನೊ ಶಾಪಿದೆ ಅಂತ ಕಾಣ್ಸ್ತಾ ಇದೆ ಈ ರೀತಿ ಹೋಗ್ತಾ ಇದ್ರೆ ನೀವು ರೋಡಲ್ಲಿ ಹೆಲ್ಮೆಟ್ ಹಾಕ್ಬೇಕು ನೀವು.

ಇಲ್ಲ್ ನೋಡಿ ಕಾರಿ ಗೋಸ್ಕರ ಸ್ವಲ್ಪ ಜಾಗ ಕೊಡ್ಬೇಕು ಬೇರೆ ಹೋಗೋಕೆ ದಾರಿ --

ನಮಾಜ್ ಆಗಿ ಅವರು ಫ್ರೆಶ್ ಆಗಿ ಅಲ್ಲಿಂದ ಬರುತ್ --

ಆದರೂ ಅಕ್ಕ ಪಕ್ಕ ಹೊಲಗಳು ಇವೆ ಅದಕ್ಕೋಸ್ಕರ ಹೊಲಗಳಿಗೆ ಬಹಳಷ್ಟು --

ಮತ್ತೆ ಒಂದು ನದಿ ಕಾಣುತ್ತಾ ಇದೆ ನದಿ ನದಿ ನೀರು ಯಾಕೆ ಬೇಕು ನದಿ ನೀರನೇ ನಾವು ಕುಡೀತಾ ಇದ್ದದ್ದು ನದಿ ನೀರನ್ನೇ ಚಲೋ ಏನೇನೊ ಮಾಡಿ.

ಈ ಪಿಚ್ಚರಲ್ಲಿ ಒಂದು ಚರ್ಚ್ ಕಾಣ್ತಾ ಇದೇವೆ ಜನರು ನಿಂತಿದ್ದಾರೆ.

ಇಂದ್ರೆ ಪ್ರೋಟೀನ್ ಎನ್ರಿಚ್ಮೆಂಟ್ ಆಗುತ್ತೆ ಬೋಡಿಯಲ್ಲಿ ಪ್ರೋಟೀನ್ ಪ್ರಮಾಣ ಹೆಚ್ಚಾಗುತ್ತೆ ಬೋಡಿಯಲ್ಲಿ ಮೀನನ್ನ ತಿಂದಿದ್ರೆ .

ಚರಲ್ಲಿ ನಾವ್ ಲಕ್ಷ್ಮಿ ವಿಳಾಸ್ ಬ್ಯಾಂಕ್ ಇನ ಏ.ಟಿ.ಎಮ್. ಅನ್ನ ಕಾಣ್ತಾ ಇದ್ದೇವೆ ಮತ್ತು ಒಂದು ಬೋರ್ಡಲ್ಲಿ ಮುತ್ತೂಟ್ ಫೈನ್ಯಾನ್ಸ್ ಬಗ್ಗೆ ಬರ್ದಿದ್ದಾರೆ.

ಖರೀದಿಗೋಸ್ಕರ ಐಟಮ್ ಗಳು ಅವಕಾಶ ಮಾಡಿಕೊಂಡಿದ್ದಾರೆ ಊಟಗಳು ಇದೆ ಪಿಲೋ ಗಳು ಇವೆ.

ತಿನ್ನುವ ಐಟಮ್ ಗಳು ಇವೆ ಬಟ್ಟೆಗಳು ಇವೆ ಖರಿದಿಗೋಸ್ಕರ ಈ ಮಾಲ್ ಚೆನ್ನಾಗಿ ಕಾಣ್ತಿದೆ ನನಗಂತೂ .

ಈ ದ್ರಶ್ಯದಲ್ಲಿ ನಾವು ನೆಸ್ಕೆಫೆ ಕಾಫಿ ಯ ಕಪ್ ಮತ್ತು ಅದ್ರಲ್ಲಿ ಕಾಫಿ ಕಾಣು --

ಸರ್ವಿಸಿಗೊಸ್ಕರ್‌ ನಿವು ಬಂದ್ರೆ ಕಾರಿನ ಅಲ್ಲಿ ಒಂದು ಹೈಡ್ರೋಲಿಕ್ ಪಂಪಂತ ಇರುತ್ತೆ ಅದು ಕಾರಿನ ವೈಟ್ ಅಷ್ಟು ಜಾಸ್ತಿ ಇರುತ್ತಲ್ಲ ಅದಕ್ಕೋಸ್ಕರ ಅದು ಯೂಸ್ ಮಾಡುದು .

ಈ ದ್ರಶ್ಯದಲ್ಲಿ ನಾವು ವಂಡರ್ಲಾ ನ್ ಕಾಣ್ತಾ ಇದೇವೆ ವಂಡರ್ಲಾ ಅಥವಾ ಆಆ ಪಾರ್ಕಿದೆ ಒಂದ ಇದು ಈ ಪಾರ್ಕಲ್ಲಿ ಜನರು--

ಎಂಜೋಯ್ ಮಾಡ್ಲಿಕೆ ಬಂದಿದ್ದಾರೆ ಬೇರೆ ಬೇರೆ ಜನರು ಬೇರೆ ಬೇರೆ ಕಡೆಯಿಂದ ಪಾರ್ಕಲ್ಲಿ ಬಂದಿದ್ದಾರೆ ಎಂಜೋಯ್ ಮಾಡಲು.

ಕಾಲಮ್ ಹಾಕಿದ್ದಾರೆ ಇವ್ರಿ ಕಾಲಮ್ ಹಾಕಿದ್ಮೇಲೆ ನೀವು ಚತ್ತನ್ನು ಹಾಕ್ಬೇಕಾಗುತ್ತೆ ರೂಫ .

ಈ ಭಂದನ್ ಬ್ಯಾಂಕ್ ಭಂದನ್ ಬ್ಯಾಂಕ್ ಬೆಳಗಾವಿ ಶಾಖೆಯ ಒಂದು ಭಂದನ್ ಬ್ಯಾಂಕಿನ್ ಚಿತ್ರ ಇದೆ ಇದು.

ಆ ಸೌಲಭ್ಯ ಪಡೆಯುವ ಬಸ್ಸುಗಳು ಇದರಿಂದ ಸ್ವಲ್ಪ ನಿಮಗೆ ಖರ್ಚು ಕಡಿಮೆ ಆಗಿತ್ತೆ ಈ ಬಸ್ಸಿಂದ ಟ್ರ್ಯಾವೆಲ್ ಮಾಡಿದ್ರೆ.

ಕೆ ಎಸ್ಸ್ ಆರ್ ಟಿ ಸಿ ಬಸ್ಸ್ ನ ಕರ್ಣಾಟಕ ಸ್ಟೇಟ್ ರೋಡ್ ಟ್ರ್ಯಾನ್ಸ್ಫೋರ್ಟ್ ಕಾರ್ಪೊರೇಷನ್ ಇದು ಕೆ ಎಸ್ಸ್ ಆರ್ ಟಿ ಸಿ ಬಸ್ಸ್ ಗಳ --

ಕರ್ಣಾಟಕದಲ್ಲಿ ಮಾತ್ರ ಅಲ್ಲ ಪೂರ್ತಿ ಭಾರತದಲ್ಲಿ ಹೆಸ್ರು ಗಳಿಸಿದೆ ಇದು ಒಂದು --

ಈ ತರ ಒಂದು ಧಾರ್ಮಿಕವಾದ ಸಂಸ್ಥೆ ಇದು ಇಲ್ಲಿ ಅವ್ರು ಧಾರ್ಮಿಕವಾಗಿ ಅಲ್ಲಾವನ್ನು ಪೂಜೆ ಮಾಡುತ್ತಾರೆ.

ಕೆಲಸ ಬೇಕಾಗಿದ್ರೆ ಇಲ್ಲಿ ಬಂದು ತರಭೇತಿಯನ್ನು ತಗೊಂಡು ಅವ್ರಿಗೆ ಹಂಡ್ರೇಡ್ ಪರ್ಸೆಂಟ್ ಪಕ್ಕಾದಾಗಿ ಕೆಲಸವನ್ನು ಕೊಡ್ಸ್ --

ಟದಲ್ಲಿ ನಾವು ಮಿಲ್ಕ್ ಅಂಗಡಿ ಅಥವಾ ಮಿಲ್ಕ್ ಫ್ಯಾಕ್ಟರಿ ಯನ್ನು ಕಾಣುತ್ತಯಿದ್ದೆವೇ ಈ ಮಿಲ್ಕ್ ಫ್ಯಾಕ್ಟರಿಯಲ್ಲಿ ಬೇರೆ ಬೇರೆ ಯಾದಂತಹ ಎಲ್ಲ ರೀತಿಯ ಎಲ್ಲ --

ನಾಯಕರ ಬಲೆ ಬಳ್ಳಾರಿ ಕೊಪ್ಪಳ ಹಾಲುಗಳನ್ನು ಕಾಣ್ತಾ ಇದ್ದೇವೆ ಈ ಚಿತ್ರದಲ್ಲಿ ನಾವು --

ಮತ್ತೆ ಅದ್ರ ಕೆಳಗಡೆ ಚಿಪ್ಸ್ ಐಟಮ್ಸ್ ಗಳಿವೆ ರುಪೀಸ್ ಒನ್ ಝಿರೋ ಏಟ್ ಸೆವೆಂಟಿಸಿಕ್ಸ್ ಒನ್ಫೋರ್ಟೀನ್ ಒನ್ ತರ್ಟಿಫೋರ್ ಈ ರೀತಿಯಾಗಿ ಎಲ್ಲಾ ಬಳೆಗಳಿವೆ .

ಅವ್ರಿಗೆ ಬೇಕಾಂದಂತ ಕಾಯಿಲೆಗಳಿಗೆ ಇಲಾಜನ್ನ ಮಾಡ್ತಾ ಇದ್ದಾರೆ ಫ್ರೀಯಾಗಿ ಇಲಾಜನ್ನ ಮಾಡ್ತಿದ್ದಾರೆ ಆದ್ರೆ ನಿಮಗೆ ಹತ್ತ್ ರುಪಾಯಿ ಚೀಟಿ ಬೇಕು ರೆಜಿಸ್ಟೇಷನ್ ಮಾಡ್ --